ಇಲ್ಲಿ ಒಂದು ಕಟ್ಟಡ ಕಾಣುತ್ತಾ ಇದೆ ಆ ಕಟ್ಟಡಕ್ಕೆ ಕರಿ ಬಣ್ಣವನ್ನು ಹೊಡೆಯಲಾಗಿದೆ ಹಾಗೂ ಬಿಳಿ ಬಣ್ಣದ ಕಂಬಗಳು ಇಡಲಾಗಿದೆ ಹಾಗೂ ಪೋಟೋವನ್ನು ಕೆತ್ತಲಾಗಿದೆ ಒಂದು ಮೂಲೆಯಲ್ಲಿ ಆಟೋ ನಿಂತಿದೆ ಹಾಗೂ ಕಟ್ಟಡಸ್ಥರು ಕಾಂಪೌಂಡ್ ಕಟ್ಟಲಾಗಿದೆ ಅದು ಕಬ್ಬಿಣದ ಸಲಾಕೆಯನ್ನು ಕಟ್ಟಲಾಗಿದೆ ಹಾಗೂ ಅವಿ ಕಾಫಿ ಬಣ್ಣದ ಬಾಗಿಲುಗಳು ಕಾಣುತ್ತಾ ಇದ್ದಾವೆ.

ಒಂದು ದೇವಸ್ಥಾನ ಕಾಣುತ್ತಾ ಇದೆ ಅದು ಚಿಕ್ಕದಾಗಿ ಅದಕ್ಕೆ ಬಿಳಿ ಬಣ್ಣ ಹೊಡೆಯಲಾಗಿದೆ ಹಾಗೂ ಅದರ ಸುತ್ತಲೂ ನಾಲ್ಕು ಕಂಬಗಳನ್ನು ಕಟ್ಟಿ ಶೀಟ್‌ಗಳನ್ನು ಹಾಕಲಾಗಿದೆ ಮುಂದೆ ಒಂದು ಸೂಚನಾ ಫಲಕ ಇದೆ ಇದ್ರಲ್ಲಿ ಶ್ರೀ ವೀರಾ ಮಡಿವಾಳ